ಏನ್ ಆಗೈತಿ ಅಂತ ಸರಿ ಗೊತೈತ ಇಲ್ಲಾ ಏನೋ ತೋಳೂ ತೋಳನ ಕಾಣತ್ತ್ .

ಒಂದ್ ವೈಟ್ ಒಂದ್ ಕಾರ್ ನಿಂತದ ಒಂದ್ ಅಷ್ಟ್ ಜನ ಏನೋ ಒಂದ್ ನೋಡ್ತಾರಾ ಒಳ್ಳೆ ಪ್ಲೇಸ್ ಅನಿಸ್ತದ. ಪಕ್ ಪಕ್ದಲ್ ಒಂದ್ ಆಟೋ ನಿಂತದ.

ಇಲ್ಲಿ ಯಾವದೋ ಒಂದು ಬುಕ್ ಅಂಗಡಿ.

ಸ್ವಾಮೀ ಎಲ್ಲ ಕಟ್ಟರ ಮನೆಗಳು ಮರಗಳು ಜನಗಳು ಎಲ್ಲ ಕಟ್ಯರಾ.

ಏನ್ ಮಾಡದು ನಮ್ ಥಕ್ ಇಲ ತೊಗೊಳಕ್ಕೂ ಆಗಲ್ಲ ತುಂಬಾ ಕಾಸ್ಟ್ಲಿ ಮೋಸ್ಟ್ಲಿ ಒಂದ್ ಜಿಮ್ ಗಮ್ ಇಡ್ತಾರೆ ಅಂತ ಕಾಣತಪ್ಪ